ಮತ್ತೆ ಇದು ವಿಶಾಲವಾದ ಮೈದಾನ ನೋಡಕ್ಕೆ ಒಂದು ಅದ್ಭುತ ರೀತಿಯಲ್ಲಿ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಅಪಾರ್ಟ್ಮೆಂಟ್ಸ್ ನ ಕಾಣಬಹುದು. ಈ ಅಪಾರ್ಟ್ಮೆಂಟ್ಸು ತುಂಬಾ ಒಂದು ಬಣ್ಣ ಬಣ್ಣ ರೀತಿಯಲ್ಲಿ ಕಟ್ಟಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಅಪಾರ್ಟ್ಮೆಂಟ್ ನ್ನ ಕಾಣಬಹುದು ಮತ್ತೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಕಿಟಕಿ ಕಿಟಕಿಗಳನ್ನು ಮಾಡಲಾಗಿದೆ ಮತ್ತೆ ಮಹಡಿ ಕೂಡ ಚೆನ್ನಾಗಿದೆ.

ಮತ್ತೆ ಇನ್ನೊಂದು ಸಣ್ಣ ಒಂದು ಕೋಟೆಯನ್ನು ಕಾಣಬಹುದು ಹಳೆ ಕಾಲದಲ್ಲಿ ಕಟ್ಟಿರುವಂತಹ ಕಲ್ಲಿನಲ್ಲಿ ಮಾಡಿರುವಂತಹ ಒಂದು ಮನೆ ತರ ಕೋಟೆ ಇದು ಇದು ನೋಡೋಕೆ ತುಂಬಾ ಆಕರ್ಷಕವಾಗಿದೆ.

ಇದು ತುಂಬಾ ವಿಶಾಲವಾಗಿದೆ ಮತ್ತೆ ಈ ಕಡೆ ಎಂಟು ಈ ಕಡೆ ಎಂಟು ಮನೆ ನಾವು ನೋಡಬಹುದು ಕಿಟಕಿ ನೋಡಬಹುದು ಒಂದು ಅಚ್ಚುಕಟ್ಟಾಗಿ ಕಟ್ಟಿರುವಂತಹ ಒಂದು ಸಂಪು ಮನೆಗಳು ಸಹ ಇಲ್ಲಿ ನಾವು ಕಾಣಬಹುದು.

ಇದರಲ್ಲಿ ನಾವು ವಿವಿಧ ರೀತಿಯ ಒಂದು ಬೋರ್ಡ್ ಗಳನ್ನು ನೋಡಬಹುದು ಈ ಒಂದು ಬಿಲ್ಡಿಂಗ್ ನಲ್ಲಿ ವೈಭವ್ ಎಲೆಕ್ಟ್ರಿಕಲ್ ಹೋಲ್ಸೇಲ್ ಇವೆ ಮತ್ತೆ ಉಡುಪಿ ಹೋಟೆಲ್ ಇದೆ.

ಇಲ್ಲಿ ಒಂದು ಮೌಲ್ಡಿಂಗ್ ಅನ್ನ ನಡೀತಾ ಇದೆ ಇಲ್ಲಿ ಮೌಲ್ಡಿಂಗನ್ನ ಹಾಕಲಾಗುತ್ತದೆ ಮತ್ತೆ ಇಲ್ಲಿ ಒಂದು ಸಿಮೆಂಟ್ ಕಲಸಿ ಮತ್ತೆ ನಾವು ಒಂದು ಜಾಸ್ತಿ ಮಣ್ಣಿನ ರಾಶಿ ಕಬ್ಬಿಣದ ಕಂಬಿಗಳು ಮತ್ತೆ ಗಾರೆ ಕೆಲಸದವರು ಮತ್ತೆ ಎರಡು ಕಾರು ಸಹ ನಿಂತಿವೆ.

ಈ ಚಿತ್ರದಲ್ಲಿ ನಾವು ಒಂದು ಎಕ್ಸಿಬಿಷನ್ ಅನ್ನ ಕಾಣಬಹುದು ಈ ಎಕ್ಸಿಬಿಷನ್ ಸಹ ಅಪಾರ್ಟ್ಮೆಂಟಲ್ಲಿ ಪಾರ್ಕ್ ಇದೆ ಮಕ್ಕಳಿಗೆ ಆಟಆಡೋಕೆ --

ಮತ್ತೆ ವಿವಿಧ ರೀತಿಯ ಒಂದು ಟೂಲ್ಸ್ ಸಹ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ದೇವಸ್ಥಾನವನ್ನು ಕಾಣಬಹುದು ಇಲ್ಲಿ ಒಂದು ದೇವದ ಒಂದು ಜಾತ್ರೆಯೂ ನಡೀತಾ ಇದೆ ಮತ್ತೆ ಇಲ್ಲಿ ಸಾವಿರಕ್ಕೂ ಹೆಚ್ಚು ಜನರು ಒಂದು ಕಾತರದಿಂದ ಪೂಜೆಗೆ ಕಾಯುತ್ತಿದ್ದಾರೆ

ಸುತ್ತಮುತ್ತಲಿನಲ್ಲಿ ಊರು ಸಹ ನಾವು ಇಲ್ಲಿ ಕಾಣಬಹುದು ಮತ್ತೆ ಎಲ್ಲಾ ಕಡೆ ಒಂದು ದೊಡ್ಡ ದೊಡ್ಡದ ಬೆಟ್ಟಗುಡ್ಡಗಳು ಇದ್ದಾವೆ ಮತ್ತೆ ಇಲ್ಲಿ ಒಂದು ನೀರಿನ ಕೆರೆ ಸಹ ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಆಟೋ ನಿಲ್ದಾಣವನ್ನು ಕಾಣಬಹುದು ಇಲ್ಲಿ ಆಟೋ ನಿಲ್ಲಿಸಲಾಗಿದೆ ಒಂದು ಪ್ಯಾಸೆಂಜರ್ ಆಟೋ ಇನ್ನೊಂದು ಆಟೋ ಅತ್ತೆ ಆಟೋ ಲಗೇಜನ್ನು ಹಾಕೊಂಡು ಹೋಗುವಂತ ಒಂದು ಆಟೋನ ನಾವು ಈ ಒಂದು ಚಿತ್ರದಲ್ಲಿ ಕಾಣಬಹುದು.

ಇಲ್ಲಿ ಒಂದು ವಿಶಾಲವಾದ ಹೋಟೆಲ್ ಬಪ್ಪ ನನ್ ನಾಡು ಬಪ್ಪನಾಡು ಪ್ಯೂರ್ ವೆಜಿಟೇರಿಯನ್ ಅಂತ ಬೋರ್ಡ್ ಹಾಕಲಾಗಿದೆ.